ದಿನಸಿ ಅಂಗಡಿ ಸೊ ಇಲ್ಲಿ ನಾವು ಕಾರ್ನ್ ರಸ್ಕ್ ಸ್ಲಿಮ್ ಬಾಡಿ ಲೋಷನ್ಸ್ ಹಾರ್ಲಿಕ್ಸ್ --

ದೇವಸ್ಥಾನ ದೇವಸ್ಥಾನ ಒಂದು ಪುಣ್ಯ ಸ್ಥಳ ದೇವರಲ್ಲಿ ಬೇಡಿಕೊಳ್ಳಲು ಎಲ್ಲರೂ ದೂರದಿಂದ ಬಂದು--

ಇದು ಒಂದು ಜಂಕ್ಷನ್ ಅಥವಾ ಸರ್ಕಲ್ ಎಂದು ಹೇಳಬಹುದು ಗಾಡಿಗಳನ್ನು ಇದರಲ್ಲಿ ನಾವು ನೋಡಿಕೊಂಡು ಆಚೆ ಈಚೆ ದಾಟಬೇಕಾಗುತ್ತದೆ ಓಡಿಸಿಕೊಳ್ಳುವಾಗ .

ಇದು ಒಂದು ಅಂಗಡಿಯ ಮಳಿಗೆಗಳು ಕಾಣಿಸಿಕೊಳ್ಳುತ್ತಿದ್ದಾವೆ. ಆಟೋಗಳು ಜನರುಗಳು ಬೈಕುಗಳು ಟೆಂಪೋ ಐಸ್ ಕ್ರೀಮ್ ಬಾಟ ಅವರ ಚಪ್ಪಲಿನ ಅಂಗಡಿ ಸಾರಾಯಿ ಅಂಗಡಿ ಹೆಂಗಸರಿಗೆ --

ನಾವು ನೋಡಬಹುದು ದೊಡ್ಡ ದೊಡ್ಡವು ಬಟ್ಟೆ ತೊಳೆಯುವ ಯಂತ್ರಗಳು ಇಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾವೆ ಕಾ ಕಾ ಕಾಣಿಸಿಕೊಳ್ಳುತ್ತಾ ಇದ್ದಾವೆ ಹಾಗೇ ಬಟ್ಟೆ --

ಇದು ಒಂದು ಕ್ರೀಡಾಂಗಣ ಅಥವಾ ಮೈದಾನ ಅಂತ ಹೇಳಿ ಜನರು ಕೂತುಕೊಂಡು ಮಾತನಾಡುತ್ತಿದ್ದಾರೆ ಮರದ ನೆರಳಲ್ಲಿ .